ಇದರ ಒಳಗಡೆ ನಾವು ಒಂದು ಹೋಳಿಯನ್ನು ನೋಡಕ್ ಹೊಂಥಿವಿ ಈ ಹೊಳಿಯಲ್ಲಿ ನೀರು ಬಹಳ ಐತಿ ಮಟ್ಟಾನ್ದ್ರ ಇಲ್ಲಿ ಒಂದಿಷ್ಟು --

ರನ್ನಿಂಗ್ ಮಾಡಕ್ ಅಂತಂದೆ ಜಿಮ್ ಒಳಗೆ ಒಂದು ಮಿಶಿನ್ ಇರ್ತವು ಆ ಮೆಶಿನ್ ಕಂಟಿನ್ಯೂ ಆಗಿ ರೂಟಿನ್ ಇರತೈತಿ --

''ಸ್ಟೂಡೆಂಟ್ಸ್ ಎಲ್ಲ ಫುಲ್ ಇಂಟರೆಸ್ಟ್ ಇಂದ ಅವ್ರ್ ಕ್ಲಾಸ್ ಅನ್ನ ಕೇಳಾಕ್ ಕುಂತಾರ ಮತ್ತ--''

ಈ ಗಿಡ ಪುರ ಒಂದಸಲ್ ಒಳಗಡೆ ಗಿಡ ಆದವು ಮತ ಅಂದ್ರ --

ಈ ಗಾರ್ಡನ್ ನೋಡಾಕ ಬಹಳ ದೊಡ್ಡದಾಯಿತೀ ಮತ್ತೆ ಈ ಗಾರ್ಡನ್ ಒಳಗಡೆ ಕೆಂಪ್ ಗಿಡನು ಆದವು ಹಸೀರ್ ಗಿಡನು ಆದವು.

ನಾವು ಇಲ್ಲೇ ಷೋಪೆರ್ಸ್ ಪ್ಯಾರಡೈಸ್ ಅನ್ನತಕ್ಕಂಥ ಒಂದು ಅಂಗಡಿಯನ್ನು ನೋಡಕ್ ಹೊಂಥಿವಿ ಈ ಅಂಗಡಿಯ ಒಳಗಡೆ --

ಇಂಥ ದೇವಸ್ಥಾನಗಳು ಎಲ್ಲ ರಾಜ ಮಹಾರಾಜರು ಕಟ್ಟಿರತಕ್ಕಂಥ ದೇವಸ್ಥಾನಗಳು-

ಇಂಥ ದೇವಸ್ಥಾನಗಳು ಅಂದ್ರೆ ಬಹಳ ಅಂದ್ರೆ ಬೇಳೂರು ಪಟ್ಟದಕಲ್ಲು ಹಳೇಬೀಡು ಅಂತ ಕಡೆ ದೇವಸ್ಥಾನಗಳನ್ನು ನೋಡಬಹುದು.

ಇಲ್ಲಿ ರಾಜ ಮಹಾರಾಜರು ಕಟ್ಟಿದಂಥ ದೇವಸ್ಥಾನಗಳು ಇನ್ನು ನಮ್ಮ ಕರ್ನಾಟಕದ ಒಳಗಡೆ ಬಹಳ ಅದವೇ ಇಂಥ --

ಯುಕೋ ಬ್ಯಾಂಕ್ ಅಂಥ ಅಂದ್ರ ಇದು ಬ್ಯಾಂಕು ನಮ್ಮ ಭಾರತದ ಒಳಗಡೆ --

ಯಾಕಂತ ಅಂದ್ರೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಈ ಬ್ಯಾಂಕ್ ಬಗ್ಗೆ.

ಈ ದಾರವಾಡದ ಒಳಗಡೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆದು ಈ ತಾನಾತ್ರಜ್ಞನ ಸಂಸ್ಥೆ ಎಲ್ಲೈತೇ ಅಂತಂದ್ರ ಧಾರ್ವಾಡದಾಗಯ್ತಿ .

ನೆಕ್ಸ್ಟ್ ಇಲ್ಲಿ ಏನ್ ಮಾಡಿರ್ತರ್ ಅಂತ ಅಂದ್ರೆ ಲ್ಯಾಬ್ ಏನಿರತವಲ್ಲ ಲ್ಯಾಬ್ ಒಳಗಡೆ ಎಲ್ಲ ಇನ್ಸ್ಟ್ರುಮೆಂಟ್ ನ್ನ ಆ ಮಾಡಿರ್ತರ.

ನಾವು ಇಲ್ಲಿಯ ಒಂದು ಹೊಸತಾಗಿ ಈವಾಗ ಓಪನ್ ಆಗಿರುವ ಕಟ್ಟಿಂಗ್ ಅಂಗಡಿಯನ್ನು ನೋಡಕ್ ಕುಂತೇವಿ.

ತ ಇಲ್ಲಿ ಬಂದರಿಗೆಲ್ಲ ವೇಟರ್ಸ್ಗೆ ಕುತ್ಕೊಳಕ್ಕ ಸೋಫಾಗಳು ಇದ್ದವು-

ಇಲ್ಲಿ ನಾವು ಕಾರ್ ಅನ್ನು ನೋಡಕ್ ಹೊಂಥಿವಿ ಈ ಕಾರು ಒಂದ್ ರೆಡ್ ಕಲರ್ ಎರಡು ರೆಡ್ ಕಲರ್ ಆದವು ಮತ್ತೆ ಒಂದು ವೈಟ್ ಕಲರ್ ಕಾರ್ ಅಯ್ತ್ನಿ.

ಇಲ್ಲಿ ಇದರ ಒಳಗಡೆ ನಾವು ಫಾಲ್ಸ್ ಅನ್ನ ನೋಡಕ್ ಹೊಂಥಿವಿ ಫಾಲ್ಸ್ ಅಂದ್ರೆ ಜಲಪಾತ ನೋಡಕ್ ಹೊಂಥಿವಿ ನಾವು--

ಈ ಚಿತ್ರದಾಗ ನಾವು ಒಂದು ಏರ್ಟೆಲ್ ಕಂಬವನ್ನು ನೋಡಕ್ ಕುಂತೀವಿ ಈ ಏರ್ಟೆಲ್ ಕಂಬ ಭಾಳ ಉದ್ದ ಐತಿ ಹೈಟ್ ಐತಿ.